ಇದು ಶೂಸ್ ಅಂಗಡಿ ಇಲ್ಲಿ ಶೂಸ್ ಅದಾವೆ ಚಪ್ಪಲ್ಸ ಅದಾ ವೆ ಸ್ಟ್ಯಾಂಡ ಅದಾವೆ ಬಲೂನ್ ಇಂದ ಡೆಕೊರೇಟ್ ಮಾಡಿದರೆ ಚೆಕ್ಕಮೆಟ ಅಂತ ಹೆಳಿ ಹೆಸರಿನ್ ಬೋರ್ಡ್ ಇದೆ ಕುರ್ಚಿಗಳು ಇದ್ದಾವೆ.

ಆಮೇಲೆ ಖಂಬಗಳು ಇದಾವೆ ಟೈಲ್ಸ್ ಬಲೂನ್ಸ್ ಕುರ್ಚಿ ಶೂಸ್ ಡೆಕೊರೇಟ್ ಬಲೂನ್ಸ್ --

ಇದು ಬಟ್ಟೆ ಅಂಗಡಿ ಇಲ್ಲಿ ಹೆಂಗಸರು ನಿಂತಿದ್ದಾರೆ ಒಬ್ಬ ಗಂಡಸು ನಿಂತಿದ್ದಾನೆ ಬಟ್ಟೆಗಳು ಇದ್ದವೆ ಆಮೇಲೆ ಟೇಬಲ್ ಇದೆ ಸ್ಟಾಂಡ್ ಇದೆ ಕುರ್ಚಿ ಇದೆ ಫೊಟೊ ಹಚ್ಚಿದ್ದಾರೆ.

ಮಣ್ಣ್ ಇದೆ ಇಬ್ಬರು ಮನುಷ್ಯರು ಗಾಡಿಮೇಲೆ ಹೋಗ್ತಾಯಿದ್ದರೆ ಸೈಕಲ್ ಇದ್ದವೇ ಗಾಡಿಗಳು ನಿಲ್ಲಿಸಿದ್ದಾರೆ ಅಕ್ಕ ಪಕ್ಕದಲ್ಲಿ ಅಂಗಡಿಗಳು ಇದ್ದವೇ .

ಛಲಗಿ ಇದೆ ಗ್ಯಾಸ್ ಇದೆ ಉಮ್ ಡ್ರಮ್ ಇದೆ ಟಬ್ ಇದೆ ಬುಟ್ಟಿ ಇದೆ ಹುಡುಗಿ ಇದ್ದಾಳೆ ಹುಡುಗ ಇದ್ದಾನೆ ಕಾರ್ ಇದೆ.

ಇದು ಸ್ವೀಮ್ಮಿಮ್ಗ್ ಪ್ಲೇಸ್ . ಇಲ್ಲಿ ಹುಡುಗಿ ಇದ್ದ ನಿಂತ್ತಿದಾಳೆ ನೀರಿನಲ್ಲಿ. ನೀರಿದೆ ಅವಳು ಟೋಪಿ ಹಾಕಿಕೊಂಡಿದಾಳೆ ಚಸ್ಮಾ ಹಾಕಿಕೊಂಡಿದಾಳೆ ನೀಲಿ ಹಳದಿ ಕಲರ್ ಪೈಂಟ್ ಮಾಡಿದ್ದಾರೆ. ಎರಡು ಬಿಲ್ಡಿಂಗ್ಸ್ ಇದ್ದಾವೆ ಗಿಡ ಇದ್ದಾವೆ.

ಇದು ಪ್ಲಾಸ್ಟಿಕ್ ಹೂವಿನ ಅಂಗಡಿ. ಇಲ್ಲಿ ಫ್ಲೋರ್ ಪೊಟ್ಸ್ ಅದವೇ ಗ್ರೀನ್ ಕಲರ್ ಎಲೆ ಇದೆ ಪಿಂಕ್ ಕಲರು ಗುಲಾಬಿ ಕಲರು ರೆಡ್ ಕೆಂಪ್ಪು ಹಳದಿ ಎಲ್ಲ ಕಲರ್ ರಿನ ಹೂಗಳು ಇದ್ದವೇ.

ಇಲ್ಲಿ ದೇವಸ್ಥಾನ ಇದೆ ಗಣೇಶನ ದೊಡ್ಡ ಮೂರ್ತಿಇದೆ. ಆರ್ತಿ ಇದ್ದಾವೆ ಮೂರೂ ಎರಡು ಉರಿತಾ ಇದ್ದವೇ ಬಟಿಜಿ ಇದ್ದವೇ.